ಕಟ್ಟಡದ ಮುಂಭಾಗದಲ್ಲಿ ಒಟ್ಟಾರೆ ಆರು ಮಂದಿ ಕುಳಿತಿದ್ದಾರೆ.

ಇದರ ಮುಂದೆ ಬಣ್ಣ ಬಣ್ಣದ ಬಲೂನ್ ಗಳನ್ನು ಮಾರುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಗೋಡೆಗಳ ಮೇಲೆ ಕನ್ನಡಿಗಳನ್ನು ನಾವು ಕಾಣಬಹುದು.

ಹಾಗೂ ಹಾಸಿಗೆಯ ಹಿಂಭಾಗದಲ್ಲಿ ಸ್ವಿಚ್ ಬೋರ್ಡ್ ಗಳು ಇರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಓರ್ವ ವ್ಯಕ್ತಿ ಭೋದನೆ ಮಾಡುತ್ತಿರುವದನ್ನು ನಾವು ಗಮನಿಸಬಹುದು.

ಅದಕ್ಕೆ ಎಡ ಬದಿಯಲ್ಲಿ ಬಸ್ ನಿಲ್ದಾಣವು ಕಾಣಸಿಗುತ್ತದೆ.

ಹಾಗೂ ಪೆಟ್ರೋಲ್ ಬಂಕ್ ನೆಲಹಾಸು ಸಿಮೆಂಟ್ ನಿಂದ ಮಾಡಲ್ಪಟ್ಟಿದೆ.

ಹಾಗೂ ಮಧ್ಯಭಾಗದ ಬೊಂಬೆಯ ಕೈನಲ್ಲಿ ತ್ರಿಶೂಲ ಮಾದರಿಯ ಒಂದು ಆಯುಧ ಇದೆ.

ಇದ್ರಲ್ಲಿ ಕುಳಿತುಕೊಳಲು ಎರಡು ಆಸನವನ್ನು ನಾವು ಗಮನಿಸಬಹುದು.

ಈ ಚಿತ್ರದಲ್ಲಿ ಕೆಲವು ವ್ಯಕ್ತಿಗಳು ಕುಳಿತು ಸಮಾಲೋಚನೆ ನಡೆಸುತ್ತಿರುವುದನ್ನು ಕಾಣಬಹುದು.

ಒಟ್ಟಾರೆ ಆರು ಮಂದಿ ವ್ಯಕ್ತಿಗಳನ್ನು ಈ ಚಿತ್ರದಲ್ಲಿ ನಾವು ಗುರುತಿಸಬಹುದಾಗಿದೆ.

ಹಾಗೂ ಉದ್ಯಾನವನ ಮಾದರಿಯಲ್ಲಿ ಗಿಡಗಳು ಬೆಳೆದಿರುವುದನ್ನು ನಾವು ಕಾಣಬಹುದು.